ಚಿತ್ರದಲ್ಲಿ ನಾವು ತುಂಬಾ ಚಪ್ಪಲಿಗಳನ್ನು ಸಹ ನೋಡಬಹುದು ಇದು ಒಂದು ಶೋರೂಮ್ ಆಗಿರಬಹುದು ಇಲ್ಲಿ ಚಿಕ್ಕ ಮಕ್ಕಳ ದೊಡ್ಡವರ ಹುಡುಗಿಯರ ಸ್ತ್ರೀಯರ ಹಾಗೆ ಫ್ಯಾಷನ್ ಟೆಚ್ನೊಲೊಜಿ ಈ ಈಗ ಎಲ್ಲಾ ಸೆ ಒಂದು ಚಪ್ಪಲಿಯನ್ನು ಹಾಕಿದ್ದಾರೆ.

ಇಲ್ಲಿ ಮಧ್ಯದಲ್ಲಿ ವಿವೊ ಅಂತ ಬರೆದು ಅದ್ರ ಮೇಲೆ ವಿವೊ ಮೊಬೈಲ್ ಅನ್ನುಇಟ್ಟಿದ್ದಾರೆ ಇಲ್ಲಿ ಬಗ್ಲಿನಲ್ಲಿ ಚೇರ್ ನಲ್ಲಿ ಒಬ್ಬ ವ್ಯಕ್ತಿ ಕೂತಕೊಂಡಿದ್ದಾನೆ.

ಈ ಚಿತ್ರದಲ್ಲಿ ನಾವು ನೆಕ್ಸಸ್ ಕಾರ್ ಷೋರೂಮ್ ಅನ್ನು ನೋಡಬಹುದು ಈ ಚಿತ್ರವನ್ನು ಹೊರಗಡೆ ನಿಂತು ಫೋಟೋ ತೆಗೆದಿದ್ದಾರೆ ಹಾಗೆ ಈ ಕಡೆ ಕಾರು ಹೋಗುವುದನ್ನುನೋಡಬಹುದು

ಹಾಗೆ ಇಲ್ಲಿ ಮೆಟ್ಟಿಲುಗಳು ಇದಾವೆ ಒಳಗೆ ಹೋಗುವುದಕ್ಕಾಗಿ ಹೊರಗಡೆ ಕೂಡ ನಾಕೈದು ಕಾರುಗಳು ನಿಂತು ಲೈನಾಗಿ ನಿಂತುಕೊಡಿವೆ. ಒಂದು ವೈಟು ಒಂದು ಬ್ಲೂ ಅಂಗ್ ಕಾರು ಇದಾವೆ.

ಅಲ್ಲಿ ಸೈಡಲ್ಲಿ ಎಲ್ಲಒಂದು ಬ್ಯಾನರ್ಗಳಲಿ ಚಿತ್ರಗಳಲ್ಲಿ ಹಾಕಿದ್ದಾರೆ ಹಾಗೆ ಕೆಳಗಡೆ ರಸ್ತೆಯ ಮೇಲೆ ಒಂದು ಪರದೆಯನ್ನು ಹಾಕಿದ್ದಾರೆ.

ಈ ಚಿತ್ರದಲ್ಲಿ ಶ್ರೀ ದುರ್ಗಾ ಬೇಕರಿ ಎಂದು ಒಂದು ದೊಡ್ಡ ಬಿಲ್ಡಿಂಗ್ ಅನ್ನು ಕಟ್ಟಿದ್ದಾರೆ. ಈ ಬಿಲ್ಡಿಂಗ್ ಮೇಲಿಂದ ಕೆಳಗಿನವರೆಗೆ ತುಂಬಾ ಲೈಟುಗಳನ್ನು ಸಹ ಹಾಕಿದ್ದಾರೆ.

ದೊಡ್ಡ ಬಿಲ್ಡಿಂಗ್ ಇದೆ ಇಲ್ಲಿ ಕೆಳಗೆ ಆಹಾರ ಪ್ಯೂರ್ ವೆಜಿಟೇರಿಯನ್ ಅಂತ ಒಂದು ಹೋಟೆಲಿದೆ ಈ ಚಿತ್ರದಲ್ಲಿ ನಾವು ಒಂದು ಕಾರನ್ನು ಸಹ ನೋಡಬಹುದು ಇದು ಹೋಟೆಲ್ ಆಗಿದೆ

ಇದು ಒಂದು ಪಾರ್ಕ್ ಆಗಿರಬಹುದು ಈ ಚಿತ್ರದಲ್ಲಿ ತುಂಬಾ ಹುಲ್ಲು ಬೆಳೆದಿದೆ ಮಧ್ಯದಲ್ಲಿ ಒಂದು ಗಿಡ ಇದೆ ಇಲ್ಲಿ ಸೈಡಲ್ಲಿ ಕೂಡ ಚಿಕ್ಕ ಚಿಕ್ಕ ಗಿಡಗಳು ಬೆಳೆದಿವೆ ಈ ಗಿಡಗಳು ಹೂಗಳು ಸಹ ಬಂದಿವೆ

ಅಲ್ಲಿ ಪಕ್ಕದಲ್ಲಿ ದೊಡ್ಡ ದೊಡ್ಡ ಮರಗಳು ಸಹ ಇವೆ ಮರಗಳನ್ನು ಶೇಪ್ ನಲ್ಲಿ ಕಟ್ ಮಾಡಿದ್ದಾರೆ ಆ ಒಂದು ಗಿಡಗಳ ಹಿಂದೆ ದೊಡ್ಡ ಬಿಲ್ಡಿಂಗ್ ಒಂದು ಮನೆ ಇದೆ.

ಅಲ್ಲಿ ಹಿಂದೆಗಡೆ ಒಂದು ಬನ್ನಾರು ಸಹ ಹಾಕಿದ್ದಾರೆ ಹಾಗೆ ಇಲ್ಲಿಎಲ್ಲವುದು ತುಂಬಾ ಅಲ್ಲಿ ಚಿಕ್ಕ ಚಿಕ್ಕ ಗಿಡಗಳು ಬೆಳೆದಿವೆ ಹಿಂದೆ ದೊಡ್ಡ ಗಿಡ ಇದೆ.